ಪೈಂಟ್ ಬಕೆಟ್ ನಲ್ಲಿ ಇರಿಸಲಾಗಿದೆ ಇಬ್ಬರು ವ್ಯಕ್ತಿಗಳು ಅಂಗಡಿ ಒಳಗೆ.

ಗಡೆ ಪಿಂಕ್ ಬಣ್ಣದ ಮ್ಯಾಟ್ ಅನ್ನು ಹಾಸಿದ್ದಾರೆ.

ಇದು ಒಂದು ಕಾಲೇಜು ಅಥವಾ ಹಾಸ್ಟೆಲ್ ತರ ಕಾಣಿಸುತ್ತಿದೆ.

ವ್ಯಕ್ತಿಗಳು ಅದನ್ನು ವೀಕ್ಷಿಸುತ್ತಿದ್ದಾರೆ ಒಂದು ಟ್ಯಾಕ್ಟರ್ ಅನ್ಲೋಡ್ ಮಾಡುತ್ತಿದ್ದಾರೆ.

ಇದರ ಮೇಲ್ಗಡೆ ಹಲವಾರು ಲೈಟ್ ಗಳಿವೆ.

ಇದು ಒಂದು ಆಯುರ್ವೇದ್ ಮಸಾಜ್ --

ಚಿತ್ರ ಬಿಡಿಸುವ ಬರೆಯುವ ಓದುವ ಅದರಲ್ಲಿ--

ಒಬ್ಬ ಹುಡುಗ ಹುಡುಗಿಯ ಪ್ರೇಯಸಿಯ ರೂಪದಲ್ಲಿ ಇದ್ದಾಳೆ.